ಒಂದು ಜೆ.ಸಿ.ಬಿ. ಇದೆ ಮನೆಗಳು ಇವೆ ನೀರು ಇದೆ ವಿದ್ಯುತ್ ಬಲ್ಪಿದೆ ಸಣ್ಣ ಸಣ್ಣ ಗಿಡಗಳು ಇವೆ ತೆಂಗಿನಕಾಯಿ ಗಿಡ ಇದೆ ದೊಡ್ಡ ಮರಗಳು ಇವೆ.

ಹ್ಹಾಡದಿಯ ಮೇಲೆ ಮೇಲೆ ಒಂದು ಕ ತಕ್ರಿಯವಾಗಿ ಒಂದು ಗಾಡಿ ನಿಂತಿದೆ. ಒಂದು ಸಣ್ಣ ಗಾಡಿ ಮತ್ತೊಂದು ದೊಡ್ಡ ಗಾಡಿ. ಜನರ ಓಡಾಡಾ ರಸ್ತೆಯ ಮೇಲೆ ಹೋಗುತ್ತಿದ್ದಾರೆ.

ಇದೆ ಮೇಲಿಂದ ಒಂದು ಎಲೆಯು ಕಾಣುತ್ತಿದೆ. ಎ ಹಸಿರಾಗಿರುವ ಬೆಟ್ಟಗಳು.

ಸಪ್ಲೈ ಆಗುವ ವೈಯರ್ಗಳು ಮರಗಳು ಒಂದು ಗ-ಗಾಡಿ ನೀರಿನಲ್ಲಿ ಇರುವ ದೋಣಿಗಳು ನೀರು ಕಲ್ಲುಗಳು.--

ಒಬ್ಬ ವ್ಯಕ್ತಿ ಫೋನಿನಲ್ಲಿ ಮಾತನಾಡುತ್ತಿದ್ದಾನೆ ಕೆಲವು ಮಂದಿ ರಸ್ತೆಯ ಮೇಲೆ ಹೋಗುತ್ತಿದ್ದಾರೆ ತೋಟದಲ್ಲಿ ನೀರು ಹಾಕುತ್ತಿದ್ದಾರೆ.

ಇದೊಂದು ಜಿಮ್ಮಿ ನ ಚಿತ್ರ ಎಲ್ಲರೂ ಯೋಗಾಸನ ಮಾಡುತ್ತಿದ್ದಾರೆ ಇಲ್ಲಿ ತರ ತರಹದ ಯಂತ್ರ ಗಳಿವೆ ಇವೆ ನೆಲ ತರ ತರಹದ ಇವೆ.